ಆಯ್ತ್ ಈಸತಿ ಹಬ್ಬಕ್ಕ್ ಹಂಗಾರ ನಾನ್ ನಿಮ್ಮ್ ಮನಿಗ ಬಂದ್ ಬಿಡ್ತೀನಿ. ಓ ಬರ್ರಿ ಬಾಳ್ ಚೊಲೋ ಆತ್ ಬರ್ರಿ. ಹ್ಮ್ ಚ~ ಹಬ್ಬಾ ಜೋರ್ ಆಗತ್ತ ನಿಮ್ಮ್ ಮನೇಲಿ ಹಂಗಾದ್ರ? ಹ್ಮ್ ಹಬ್ಬ ಜೋರ್ ಮಾಡೋದ್ ಅದ್ಕೆನ ಐತಿ ನೀವು ನಾವು ಕೂಡಿನೆ ಮಾಡೋದ. ಹ್ಮ್ ಎಲ್ಲಾರು ಸೇರಿ ಚಂದ ದೀಪಾ ಹಚ್ಚಿ. ಹ್ಮ್ ದೀಪಾ ಹಚ್ಚಿ ಪಟಾಕ್ಷಿ, ಪಟಾಕ್ಷಿ ಮಾತ್ರ ಹೆಚ್ಚ್ ಹೋಡ್ಯಾಂಗಿಲ್ಲಮ್ಮಾ ನಾವ್.

ಹ್ಮ್ . ಪಾಡ್ಯಾ ದಿನಾ ಏನ್ ಮಾಡ್ತಾರ? ಪಾಡ್ಯಾ ದಿವ್ಸ ಹೊಳ್ಗಿ ಮಾಡೋದಮ್ಮಾ. ಬ್ಯಾಳಿ ಹಾಕಿ ಹೊಳ್ಗಿ ಮಾಡ್ಬೇಕ ಅವತ್ತ. ಹ್ಮ್ ಹ್ಮ್ ಹ್ಮ್. ಪಾಡ್ಯಾ ದಿವ್ಸ ಹೊಳ್ಗಿ ಮಾಡ್ತಾರಾ ಇಲ್ಲಾ ಆತ್ ಅಂದ್ರ ಒಬ್ಬೊಬ್ಬ್ರ ಅದ್ ಲಕ್ಷ್ಮೀ ಪೂಜಿ ಮಾಡಿರ್ತಾರ್ಲಾ ಸಾಯಂಕಾಲ ಇದು ಎಡಿ ಹಿಡದು ಅವತ್ತನೂ ಹೊಳ್ಗಿ ಮಾಡಾವ್ರ ಮಾಡ್ತಾರ. ಮಾರ್ನೆ ದಿವ್ಸ simple ಮಾಡ್ತಾರ. ಇಲ್ಲಾ ಪಾಡ್ಯಾ ದಿವ್ಸ ಹೊಳ್ಗಿ ಮಾಡಾವ್ರ ಅವತ್ತ ಇದ್ ಉಳ್ದಿದ್ದೀನ್ ತಿನ್ಸಾ ಎಲ್ಲಾ ಮಾಡಿರ್ತೆವ ಇದನ್ನ ಎಡಿ ಹಿಡಿತಾರ ಲಕ್ಷ್ಮೀಗ. ಹ್ಮ್ ಹ್ಮ್ ಚೊಲೋ ಬಿಡ್ರಿ ಮೂರ್ ನಾ ಕ್ ದಿನಾ ಹಬ್ಬಾ.

ಮೂರಿಂದ ನಾಕ್ ದಿನಾ ಹಬ್ಬಾ.

ಐದ್ ದಿವ್ಸ ಇರ್ತೆತಲ್ಲಾ ಈಗ ಸದ್ಯ ಮೂರ್ ದಿವ್ಸ ನಡ್ದೈತಿ. ಹ್ಮ್ ನಮ್ದ ದೊಡ್ಡ ಹಬ್ಬಾ ಅಂತ್ ದೀಪಾವಳಿ. ನೋಡ್ಲಿಕ್ಕು ಚಂದಾ ಆಚರ್ಸ್ಲಿಕ್ಕು ಚಂದಾ ಅದ ಹ್ಮ್ ದೀಪಾವಳಿ ಹಬ್ಬಾ. ನೀರ್ ತುಂಬೊದ್ ಅಂತ್ ಅಂದ್ರ ಆಹ್ ಮದ್ಲ ಎಲ್ಲಾ ಏನ್ ಮಾಡ್ತಿರ್ತೆವ ಅಂತ್ ಅಂದ್ರ ಹಂಡೆ ಬೆಳ್ಗಿ ಆಮ್ಯಾಗ ವಲಿ ಎಲ್ಲಾ ಸಾರಿಸಿ ಅದ್ಕ್ ಚಂದಗೆ ವಿಭೂತಿ ಹಚ್ಚಿ ರಂಗೋಲಿ ಹಾಕಿ ಅರ್ಶಿನ ಕುಕ್ಮಾ ಇರಿಸಿ. ಆ ಹಂಡೆ ಬೆಳ್ಗಿ ಅದಕೆಲ್ಲಾ ಚಂದ ಮಾಲಿಂಗನ್ ಬಳ್ಳಿ ಅಂತ ಸಿಗ್ತಿತ್ತ್ ಆ ಬಳ್ಳಿ ಹಂಡೆ ಕುತ್ತಿಗೆಗೆಲ್ಲಾ ಸುತ್ತಿ.

ಆಮ್ಯಾಗ್ ಕಾಟಿಕಾಯ್ ಅಂತ್ ತರ್ತಿದ್ರ ಆವು ಮಾರ್ನೆ ದಿವ್ಸ ಅವತ್ತ ನೀರ್ ತುಂಬೊದು ಪೂಜಿ ಮಾಡಿ ಮಾರ್ನೆ ದಿವ್ಸ ಹ್ಮ್ ಯರ್ಕೊಂಡ ಆಹ್ ಯರ್ಕೊಳಾಕ್ ಹೋಗ್ತೇವ್ಲಾ ಆ time ದಾಗ ಅವ್ನ ತುಳ್ಯೋದ್ ಎಡಗಾಲ್ಲೆ ಅಂದ್ರ ನಾವ್ ನರಕಾಸುರ್ನ್ನ ಬಲಿ. ಅವತ್ತ ನ~ ನರಕ ಚತುರ್ಥಿ ಇರ್ತೆತಲ್ಲಾ ನರಕ ಚತುರ್ಥಿ ದಿವ್ಸ ನಾವ್ ನರಕಾಸುರನ ಬಲಿ ಪಡ್ದು ಅಂತ್ ಅಂದ ಅದ್ ಕಾಟಿಕಾಯಿ ಅಂತ ಎಡಗಾಲೆ ತುಳ್ದ್ ಜಳಕ್ಕಕ ಹೋಗೋದು ಎಣ್ಣಿ ಹಚ್ಚಿರ್ತಾರ ಸಿಸ್ತ ಅವತ್ತ ಎಲ್ಲಾ ಎಣ್ಣಿ ಅರ್ದಂಗ ಸ್ನಾನಾ. ಹೌದ್ ಎಣ್ಣೆ ಸ್ನಾನಾನು ಅವಾಗ ಅವಾಗ main ಅಲ್ಲಾ ದೀಪಾವಳಿಗೆ. ಸ್ನಾನಾ ಮಾಡಿ ಹೊರಗ್ ಬಂದು ಆರ್ತಿ ಮಾಡ್ಸಗೊಂದು ನಾವ್ ಗೆದ್ದು ಅಂತ್ ಅವ್ನ ಸಂಹಾರ ಮಾಡಿದು ಅಂತ

ಎಲ್ಲಾದ್ಕು ಒಂದ್ history ಅದಾವ ನಮ್ ಇದ್ರೋಳಗ ಹಬ್ಬ. ಹಬ್ಬದ್ ಪ್ರತೀತಿ ಬಾಳ ಅದಾವ ಅವ್ನೆಲ್ಲಾ ಹೆಂಗ್ ವಿಸ್ತರಣೆ ಮಾಡ್ಕೊತ ಹೋಗ್ತೇವ ಹಂಗ್ ಅದಾವ ನೋಡಮ್ಮಾ.

ಅದ್ನ ಮಾಡ್ಕೊತ ಹೊಂಟಂಗ ಇಟಿಟ ಆಗಾಕತ್ತಾವ ಅಷ್ಟ ವಿಸ್ತರಣೆ ಮಾಡಿ ಅದ್ ನೋಡ್ಕೊತ ಹೊಂಟ್ರ ಬಾಳ ದೊಡ್ಡು ಬಾಳ ಆಹ್ ಇದ್ ಐತಿ. ಆ ನರಕಾಸುರನ್ ಯಾರ್ ಕೊಂದಿರ್ತಾರ್? ಆಹ್ ದೇವಿ.

ಅವ್ ಕಾಡ್ತಿರ್ತಾನ ಅಲ್ಲಾ ನರಕಾಸುರನ ವಧೆ ಮಾಡ್ಬೇಕಲ್ಲಾ ಮತ್ತ ಏನ್. ಆ ದಿನದ್ದು ಪ್ರತೀಕ ಈ ನರಕ ನರಕ ಚತುರ್ಥಿ ಅಂತ ಮಾಡ್ತಾರ. ಆಹ್ ಬಲಿಪಾಡ್ಡೆ ಬಲಿ ಇದ್ರ್ ದ್ದ್ ಪಾಡ್ಡೆ ಅವಾಗ ವಿಷ್ಣು ಬಲಿ ಪಾಡ್ಡೆಗ್ ತೊಗೋತಾನ ಅಂದ್ರ ಅವ ಬಲಿ ಚಕ್ರವರ್ತಿ. ಸರಿ ಸರಿ ಆತ ಅಂಗಾರ first ready ಆಗಿರು ನಾವು ಇದು ಮಾಡನಾ first shopping ಎಲ್ಲಾ ಮಾಡ್ಕೊಳ್ಳೊನ ನಾ ಬಂದ್ ಮಾತಾಡ್ತಿನಿ ಮತ್ತ.

List ಎಲ್ಲಾ ready ಮಾಡಿ ಇಟ್ಕೊಂಡಿರ್ ಹ್ಮ್.

Bye .

ಈಗ ಮತ್ತೆ ಬರ್ತದೆ ಈಗ ಯುಗದ ಯುಗಾದಿ ಅದರ ನಂತರ ಬರುವಂತದ್ದು ಅಹ್ ಆಷಾಢ ಮತ್ತೆ ಬರುವಂತದ್ದು ಶ್ರಾವಣ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ಮಹತ್ವದ ಒಂದು ಕಾರಣ ಇದೆ ಅಲ್ಲಿ ತುಂಬಾ ಜನಕ್ಕೆ ವರಮಹಾಲಕ್ಷ್ಮಿ ವ್ರತ ಸಂಘದಲ್ಲೆಲ್ಲ ಮಾಡ್ತಿದ್ದಾರೆ. ಆದರೆ ಅದರ ಬಗ್ಗೆ ಮಾಹಿತಿ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಹೋಗ್ತಾರೆ ಅವ್ರು ಕೂತ್ಕೊಳ್ತಾರೆ ಅಲ್ಲಿ ಪುರೋಹಿತ್ರ ಬಗೆಯವರು ಕೊಡುವಂತಹ ಕಂಕುಮ ಅರ್ಚನೆ ಎಲ್ಲ ಮಾಡ್ತಾರೆ. ಎಲ್ಲಾ ಹೌದು ಸರಿ ಆದ್ರೆ ಅಲ್ಲಿ ಒಂದು ದಾರ ಅಂತ ಕೊಡ್ತಾರೆ ಮುಖ್ಯವಾಗಿ ಆ ದಾರ ಏನು ಆ ದಾರ ಯಾಕೆ ಕೊಡ್ತಾರೆ ಅದನ್ನು ಯಾರು ತಿಳ್ಕೊಂಡಿಲ್ಲ. ಒಂದು ತಿಳ್ಕೊಳ್ತಾನು ಇಲ್ಲ ತಿಳ್ಕೊಂಡ್ರೆ ಅದ್ರ ಲಾಭ ಏನು ಅಂತ ಗೊತ್ತಾಗ್ತದೆ ಅದಕೋಸ್ಕರ ನಾನೀಗ ಆ ದಾ~ ದಾರದ ಮಹತ್ವ ಬಗ್ಗೆ ಹೇಳ್ತೇನೆ. ಈ ವ್ರತ ಇನ್ನೊಂದ್ ಸಲ ಈ ವ್ರತದ ಪೂರ್ಣ ವಿವರವಾಗಿ ಒಂದು ದಿವಸ ಕೊಡ್ತೇನೆ ಈ ಸದ್ಯಕ್ಕೆ ಆ ದಾರದ ದಯವಿಟ್ಟು ಆ ದಾರವನ್ನ ನೀವು ಸ್ವೀ~ ತಕೊಳ್ಳುವಾಗ ಸಂಕಲ್ಪ ದಾರ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಗೆ ಸಂಕಲ್ಪ ದಾರ ವರಮಹಾಲಕ್ಷ್ಮಿವ್ರತ ಅಂದ್ರೆ ಆಧಾರವಾಗಿರುವಂತದ್ದು ಒಂದು ವ್ರತ ಅದಕ್ಕೇ ಆಧಾರ ಇದೆ ಅದು ಪುರಾವೆ ಸಿಕ್ಕಿದೆ ಹಾಗಾಗಿ ಆ ವ್ರತನ ಆಚರಿಸ್ತಾ ಇದ್ದಾರೆ. ಆ ದಾರ ಹಾಕೊಳ್ಳುವಾಗ ಈ ನಾವು ಸಂಕಲ್ಪ ಮಾಡ್ಕೊಳ್ಳುವಂತದ್ದು ನಮ್ಮಲ್ಲಿ ಕಷ್ಟ ಅಂದ್ರೆ ಸಾಲ ಆಗಿರ್ಬೋದು, ಮನೆ ಆಗಿರ್ಬೋದು, ಮದ್ವೆ ಆಗಿರಬಹುದು. ಅಥವಾ ದುಡ್ಡಿನ ಯಾವ್ದೋ ಒಂದು ಅಡಚಣೆ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಗಾಡಿಯ ತಕ್ಕೊಳ್ಳುವಂತದ್ದು. ಇದಿಕ್ಕೆಲ್ಲದಕ್ಕು ಆ ಸಂಕಲ್ಪ ದಾರ ಅಂತ ತಕೊಳ್ಬೇಕು ಸಂಕಲ್ಪ ದಾರ ತಕ್ಕೊಳ್ಳುವಾಗ ಮುಖ್ಯವಾಗಿ ನಾ ಮಹಾಲಕ್ಷ್ಮಿ ಹತ್ರ ಬೇಡುವಂತದ್ದು. ಅಮ್ಮ ನನ್ಗೆ ಬರುವ ಒಂದು ವರ್ಷದಲ್ಲಿ ಈ ದಾರದ್ದು ಕಟ್ಕೊಳ್ತ ಇದ್ದೇನೆ ಬರುವ ವರ್ಷದಲ್ಲಿ ನನ್ಗೆ ಈ ತರ ಆಗ್ಬೇಕು ಮಗು ಆಗ್ಬೇಕು ಅಥವಾ ಮದುವೆ ಆಗ್ಬೇಕು ಅಥವಾ ನನಗೆ ಒಂದು ಮನೆ ಆಗ್ಬೇಕು. ನನ್ನ bank ಅಲ್ಲಿ ಇರುವಂತಹ ಒಂದು ಸಾಲ ತೀರ್ಬೇಕು ಅಂತ ಹೇಳಿ ಈ ದಾರವನ್ನು ಯಾರು ಕುತ್ತಿಗೆಗೋ ಅಥವಾ ಕೊರಳ ಮಾಂಗಲ್ಯಕ್ಕೆ ಕಟ್ಕೊಳ್ತಾರೋ ಅದು ಬರುವ ವರ್ಷ ನೆರವೇರುವಂತದ್ದು. ಅದಿಕ್ಕೆ ಸಂಕಲ್ಪ ದಾರ ಅಂತ ಹೇಳ್ತಾರೆ ಆ ಒಂದು ವರ್ಷ ಅದಿಕ್ಕೆ ಅಹ್ ಅವಧಿ ಇರ್ತದೆ ಆ ಅವಧಿಯನ್ನು ಅವ್ರು ಇಟ್ಕೊಂಡ್ರೆ ತುಂಬಾನೆ ಒಳ್ಳೆಯದು. ಅದು ಆಗುದಿಲ್ಲ ಅಂತಾದಾಗ ಅಂದ್ರೆ ನಿಮ್ಮಲ್ಲೇ ಅದು ಏನೋ ತೊಂದ್ರೆ ಇದೆ ಅಂತ ಇದ್ರೆ ಆ ದಾರ ನಿಮ್ಗೆ ಮೂನ್ಸೂಚನೆಯಾಗಿ ಕೊಡ್ತದೆ ಹ್ಯಾಗೆ ಕೊಡ್ತದೆ ಅದು ಮೂರು ಸಲ ಅದು ಕೆಳಗೆ ಬೀಳ್ತದೆ. ಮೂರು ಸಲ ಕೆಳಗೆ first ಒಂದು ಸಲ ಕೆಳಗೆ ಬಿದ್ದಾಗ ದೇವರಲ್ಲಿ ತಪ್ಪಾಗಿ ಏನೋ ಆಗಿರಬೇಕು ಅಂತ ಹೇಳಿ ತಕೊಳ್ಳಿ sec~ ಮತ್ತೆ ಒಂದು ಸಲ ಬಿದ್ದಾಗನು ಕೂಡಾ ಆ ತಾಯಿಯನ್ನ ಮತ್ತೆ ಮೊರೆ ಕೇಳಿ. ತಾಯಿ ಹತ್ರ ಮೊರೆ ಕೇಳಿದಾಗ ಮಕ್~ ತಾಯಿ ಕರುಣೆ ತೊರ್ಸಿಯೆ ತೊರ್ಸ್ತಾರೆ ಅರ್ಥ ಆಗಿರ್ತದೆ ಅದಂದ್ರೆ ನಿಮ್ಗೆನೋ ತೊಂದ್ರೆ ಇದೆ ಆ ಕೆಲಸ ಮಾಡ್ಲಿಕ್ಕೆ ಅಂತ ಅಥವಾ ಮದ್ವೆಯಾಗಿರ್ಬೋದು ಇನ್ನಾವುದೋ ಒಂದು ಆ ದಾರನ ಆವಾಗ ನೀವು. ಯಾರೂ ತುಳಿಯು~ ತುಳಿಸಿಕಟ್ಟೆ ಅಥವಾ ಉಗಿಯದ ಜಾಗ ಅಥವಾ ಅಹ್ ನಡೆ ನಡೆದಾಡುವ ಜಾಗದಲ್ಲೆಲ್ಲಾ ಹಾಕದೆ ಒಂದು ಕಡೆ ಹಾಕಿ ಬಿಡ್ಬೇಕು. ಪ್ರತೀ ವರ್ಷನು ಮಾಡ್ತೇನೆ ವರಮಹಾಲಕ್ಷ್ಮಿ ವ್ರತ ಇದನ್ನ ನಾನ್ ತುಂಬಾ ಜನ್ರಿಗೆ ಹೇಳಿದ್ದೇನೆ ಅವರಿಗೆ ಉಪಯುಕ್ತವಾಗಿದೆ ತುಂಬಾ ಜನ ಅದನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನ್ ನಿಮ್ಗೂ ಕೂಡಾ ಹೇಳ್ತೇನೆ ದಯವಿಟ್ಟು ಆ ದಾರದ ಮಹತ್ವ ತಿಳ್ಕೊಂಡು ಆ ದಾರನ ಉಪಯೋಗಿಸಿ ಆ ಸಂಕಲ್ಪ ದಾರನ ದಯವಿಟ್ಟು ಇಟ್ಕೊಳ್ಳಿ ಗಂಡಸ್ರಾದ್ರೆ purse ಅಲ್ಲಿ ಇಟ್ಕೊಳ್ಳಿ. ಅಥವಾ ನಿಮ್ಗೆ ಹಣದ ತೊಂದ್ರೆ ಇರ್ಬೋದು ಇನ್ನಾವುದೋ ಒಂದು ಕಾರಣಕ್ಕೆ ಅದ್ ನಿಮ್ಮ purse ಅಲ್ಲಿ ಇದ್ರು ಕೂಡಾ ಅದು ನಿಮ್ಗೆ ಒಳ್ಳೆಯದು. ಅಂದ್ರೆ ನಿಮ್ಮ ಒಂದು ರಕ್ಷಣ ಕವಚವಾಗಿ ಕೂಡಾ ಇರ್ತದೆ ಆದ್ರೆ ಒಂದ್ ಅಂದ್ರೆ ಅಹ್ ನೀವು ತರ್ಕಾರಿ ತಿನ್ಬೇಕಾಗ್ತದೆ ಒಂದು ವಾರ ಶ್ರಾವಣದಲ್ಲಿ ಒಂದು ತಿಂಗ್ಳು ನೀವು ತರ್ಕಾರಿಯನ್ನೇ ಮಾಡಿದ್ರೆ ತುಂಬಾನೆ ಒಳ್ಳೆಯದು. ಅದರಲ್ಲಿಯೂ ಕೂಡಾ ನಾನು ಹೇಳ್ತೇನೆ ಮಾಂಸ, ಮೀನು ತಿನ್ನುವವರು ಒಂದು ವಾರದ ಮುಂಚೆ ಅದನ್ನು ಬಿಡಬೇಕು ಯಾರ್ಯಾರು ವ್ರತವನ್ನ ಆಚರಣೆ ಮಾಡ್ತಾರೋ ಆ ಮನೆಯಲ್ಲಿ ದಟ್ಟ ದರಿದ್ರವನ್ನು ದೂರ ಕಳಿಸ್ತಾಳೆ ಅಂತ ಹೇಳ್ತಾರೆ. ಅವಳನ್ನ ಆಚರಣೆ ಮಾಡ್ಬೇಕಂತ ಮನ ಸಂಕಲ್ಪ ಮಾಡಿದ್ರೆ ಸಾಕು ಅವಳು ನಿಮ್ಗೆ ದಾರಿ ತೊರ್ಸ್ತಾಳೆ ಹೇಗೆ ಮಾಡ್ಬೇಕು ಅಂತ ಅದು ಮಾಡುವಂತದ್ದನ್ನು ಮಾಡಿ ಅದ್ರಲ್ಲಿ ಕಥೆ ಇರುತ್ತೆ. ಪುಸ್ತಕ ಸಿಗುತ್ತೆ ಆ ಪುಸ್ತಕನ ತಂದು ಕೂಡಾ ನೀವು ಆಚರಣೆಯನ್ನ ಮಾಡ್ಬೋದು ಇಲ್ಲ ತಿಳಿದವರ ಹತ್ರ ಅಂದ್ರೆ ಯಾರು ಆ ವ್ರತವನ್ನ ಆ ಮುನ್~ ಆದಿಯಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಈಗ ನಮ್ಮ ಮನೆಯಲ್ಲಿ ನಾನು ಆದಿಯಿಂದ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಮನೆಯಲ್ಲಿ ಯಾರ್ ಮಾಡ್ತಿದ್ರೋ ಗೊತ್ತಿಲ್ಲ ನನಗೆ ಬುದ್ಧಿ ಬಂದಂಗ್ಳಿಂದ. ನಾನ್ ಮಾಡ್ತನೆ ಬಂದಿದ್ದೀನಿ ಇನ್ನು ಮುಂದೇನು ಮಾಡ್ತಾನೆ ಇದ್ದೇನೆ ಹಾಗೆ ಪ್ರತಿ ಒಬ್ರು ಮನೆಯಲ್ಲೂ ಈ ಮಾಡ್ತಾ ಬಂದ್ರೆ ಅಲ್ಲಿ ಒಂದು ಒಳ್ಳೇದು ಅಂತ ಹೇಳ್ತೆನೆ ಒಂದು ವರಮಹಾಲಕ್ಷ್ಮೀ ವ್ರ~ ವ್ರತಕ್ಕೆ ತುಂಬಾನೆ ಮಹತ್ವ ಇದೆ ಅದನ್ನ ನೀವು ಎಷ್ಟು ಚೆನ್ನಾಗಿ ನೀವು ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರು ಅಷ್ಟು ಒಳ್ಳೇದಾಗ್ತದೆ. ನಾನ್ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಕೆಲವರು ಮನೆಯ ವಿಷಯ ಕೇಳಿದ್ದಾರೆ, ಮದ್ವೆ ವಿಷಯ ಕೇಳಿದ್ದಾರೆ ಇತ್ತೀಚಿಗೆ ಒಂದ್ ಇಬ್ರಿಗೆ ಮದ್ವೆ ಕೂಡಾ ಆಯ್ತು, ಒಬ್ರಿಗೆ ಮಗು ಆಯ್ತು ನಾನ್ ಹೇಳಿದೆ ಇದ್ ಈ ತರ ಮಾಡಿ ಈ ತರ ಮಾಡಿದ್ರೇನೆ ನಿಮ್ಗೆ ಒಳ್ಳೆದು ಈ ಸಂಕಲ್ಪ ದಾರ ಅಂತ ಕೊಡ್ತಾರಲ್ವ ಅದು ಯಾಕೆ ಕೊಡ್ತಾರೆ ತಿಳ್ಕೊಳ್ಳಿ ತಿಳ್ಕೊಂಡು ನೀವು ಉಪಯೋಗಿಸಿ. ಅಥವಾ ನಾನೇ ಕೊಡ್ತೇನೆ ಆ ದಾರ ನೀವು ಉಪಯೋಗಿಸಿ ಅಂದಾಗ ಅವ್ರು ಆ ದಾರನ ಉಪಯೋಗಿಸಿದ್ದಾರೆ ಅವ್ರಿಗೆ ma~ ಮದ್ವೆನು ಆಯ್ತು ಅವ್ರ ಮಗನಿಗೆ ಮತ್ತೊಬ್ಬನಿಗೂ ಕೂಡಾ ಮದ್ವೆಯಾಯ್ತು ಅವರು ಕೂಡಾ ಅವರ ಮಗನ ಬಗ್ಗೆ ಕೇಳಿದ್ರು ಅದರ ಹಿಂದೆ ಮಗಳ ಮದ್ವೆ ಕೇಳಿದ್ರು ಅದರ ಹಿಂದೆ ಹ್ಮ್ ಮಗಳ ಮದ್ವೆ ಆದ ಕೂಡ್ಲೆ ಮನೆ ಕೇಳಿದ್ರು ನಂಗೆ ಒಂದು ದೊಡ್ಡ ಮನೆ ಕಟ್ಟ್ಬೇಕಂತಿದ್ದೇನೆ ತಾಯಿ ಹತ್ರ ಕೇಳಿದ್ರು ಆ ದಾರನ್ ಕಟ್ಟಿದ್ರು ಹೀಗೆ ಒಂದೊಂದು ಅವ್ರು ಮತ್ತೆ ಪ್ರತಿ ವರ್ಷ ಕೂಡಾ ನಮ್ಮಲ್ಲಿಗ ಪೂಜೆಗೆ ಬರ್ತಾರೆ ಬಂದಾಗ ಹೇಳ್ತಾರೆ ನಾನು ಇಂತ ಸಂಕಲ್ಪ ಮಾಡಿದ್ದೆ ಆಗಿದೆ.

ಹಾ ಆಯ್ತು ಹಂಸ ನಿಂದು? ಹಾ ಆಯ್ತಮ್ಮ ಏನ್ ಮಾಡಿದ್ರಿ?

ಇಲ್ಲಿ ಅನ್ನ ಸಾಂಬಾರ್. ನಿಮ್ಮನೇಲಿ? ಆ ನಮ್ಮನೆಲು ಅದೇ. ಅನ್ನ ಸಾಂಬಾರು. ಯಾಕೆ ಬೇಗ ಹೊಂಟೋದೆ. Library ಗೆ ಹೋಗ್ಬೇಕಾಗಿತ್ತಲ್ಲ library ಗೆ ಅದ್ರ ಬಗ್ಗೆ ಕೇಳನ ಅಂತ ಮಾಡ್ದೆ. ಹೌದಾ ನಾನು ಈವಾಗ ತಾನೇ ಯಿಂದ ಬಂದೆ.

ಅದೇ ನಾನು ಸುಮಾ ma'am ಹೇಳಿದ್ರಲ್ಲ maths assignment ನ submit ಮಾಡ್ಬೇಕು theorems ನ ready ಮಾಡ್ಕೊoಡ್ಬನ್ನಿ ಅಂದಿದ್ರಲಾ.

ಒಂದ್~ ಒಂದು assignment ಬರೀಬೇಕು ಇನ್ನೊಂದ್ seminar ಮಾಡಿ ಅಂತ ಹೇಳಿದ್ರಲ್ಲಾ.

ಅದು ಹುಡ್ಕಕ್ಕೆ ಅಂತ ಹೋಗಿದ್ದೆ ಮಾ ಅದು library card miss ಆಗ್ಬಿಟಿದೆ.

ಹೂ ಅದಿಕ್ಕೆ ಏನ್ ಮಾಡದು ಅಂತ ನಿನ್ ಕೇಳನ ಅಂತ phone ಮಾಡ್ದೆ. ಹ್ಮ್ ನಾನ್ ಇವಾಗ್ ತಾನೇ library ಯಿಂದನೇ ಬಂದೆ.

ನಂಗೂ ಒಂದೂ book ಒಂದು book ಮಾತ್ರ ಒಂದ್ card ಗೆ ಒಂದೇ book ಅಲ್ವಾ ಕೊಡದು. ಹಾ ಅದಿಕ್ಕೆ ಕ್ಕಮ ನಂದೂ library card ಉ ಬಿದ್ದೋಗದಲ್ಲಾ.

So ನಿನ್~ ನಿನ್ನ ಹೆಸ್ರಲ್ಲೆ ನಾನ್ನಿನ್ನೊಂದ್ book ತಗೊಂಡು.

ನಾನ್ assignment ready ಮಾಡ್ಬೋದಲ್ಲಾ ಅಂತ ಕೇಳ್ದೆ ಕ್ಕಮ್ಮ.

ಹಾ ಸರಿ ಕ್ಕಮ್ಮ. ಇದು ಅದೆ Seminar ಹೇಳಿದ್ರಲ್ಲಾ ಏನ್ಮಾಡದು? ಅದೇ theorem ಬೇಕಂತಲ assignment ಬರಿಯಕ್ಕೆ library card ಉ. ಅದಿಕ್ಕೆ ಬೆಳಿಗ್ಗೆ ನೋಡನ ಮಧ್ಯಾನ free ಆದ್ರೆ.

ಹೋಗಿದ್ದು ಅಲ್ಲೇ lib rary ಲ್ ಕುತಿದ್ದು ಬರ್ಕಬರದು ಬರದು ಬರ್ಕ ಬರದು ಒಂದ್ book ಗೆ. ಹಾ ಸರಿ ಬೇಗ ಬಾ ಬಂದು library ಗೆ ಹೋಗಿ ಆ theorm ನ ನಾವ್ ಬೇರೆ book ಅಲ್ copy ಮಾಡ್ಕೊ ಬರಣ. ಹಾ ಸರಿ ಕ್ಕಮ್ಮ. ಆಮೇಲೆ ಇದು chemistry ಹೇಳಿದ್ರಲ್ಲಾ ಅದು. ಹಾ ಅದು ನಾನಿವತ್ Formula ಗಳ್ನ ಬರ್ಕಬನ್ನಿ ಅಂದಿದ್ರಲ್ಲ ಸಿಕ್ಕಿದ್ ಲಿ? Library ಲಿ ನಾನ್ ಇವತ್ತು book ತಗೊಬಂದಿದೀನಿ ಅದ್ನ ನಿಂಗೆ. ಕಳ್ಸ್ತೀನಿ phone ಅಲ್ಲಿ. ಹಾ ಸರಿ ಇದು ಆಮೇಲೆ ma'am EVS ma'am ಉ news paper ಅಲ್ ಇರದು headlines ಬರ್ಕೊಬನ್ನಿ ಅಂದಿದ್ರಲ್ಲಾ. ಹಾ correct ಉ current affairs ದು. ಅದು ನಮ್ಮನೆಲಿ news paper ಹಕಸ್ಕಳಲ್ಲಾಕಮ್ಮ so ಏನ್ ಮಾಡಮ್ ಬೆಳಿಗ್ಗೆ ಬೇಗ ಬಂದಿರ್ತೀನಿ.

ನೀನೂ ಬೇಗ ಬಂದಿರು library ಗ್ ಹೋಗಿ.

Open ಆದ್ ತಕ್ಷ್ಣ news paper ಹಾಕಿರ್ತಾರೆ ಅಲ್ವಾ ಅಲ್ಲಿ.

ಅಲ್ಲ್ ಹೋಗಿ collect ಮಾಡ್ಕೊಂಡು ಒಂದು first PU ಇದು first ಉ class ಗ್ ಹೋಗದ್ ಬೇಡ.

ಅಲ್ಲೇ ಕೂತಿದ್ದು ನ~ ಇದು ಮಧ್ಯಾನ ತಾನೇ ಅವ್ರ್ದೂ class ಇರದು EVS ma'am ದು?

ಹಾ so ಏನ್ ಮಾಡವ ಅಂದ್ರೆ ಬೆಳಿಗ್ಗೆ ಹೋಗಿ ಬೇಗ ಬರ್ಕೊಂಡು. second ನೇ class attend ಮಾಡಣಕ್ಕಮ್ಮ. ಹಾ. ಸರಿ okay . ಮತ್ತೇ ನೀನ್ ಹಾಳಾಗಿದೆ ಅಂದಲಾ. ಮತ್ತೆ ಹೊಸಾದ್ ಮಾಡ್ಸ್ಕೋ. ಹಾ ಸರಿ. ಅದೇನೋ ಕೇಳ್ಕಳನ್ sir ನ.

Mostly ಏನೋ ಇದ್ ಬೇಕೆನೋ ಕೇಳಮ sir ಕೇಳ್ಬಿಟ್ಟು library card ಹೊಸಾದ್ ಮಾಡ್ಸ್ಕೊಂಡು.

ಯಾವ್ದ್ ಬೇಕೋ ಅದನ್ನ ತೀ~ ತಗೊಂಡ್ ಬರೋದ್ ನೋಡನ್ next week ಗ್ ಕೇಳ್ತೀನಿ ಇಲ್ಲಾ ನಾಳೆ ಬಂದ್ರೆ college ಗೆ ನಾನೇ ಕೇಳ್ತೀನಿ sir ನ.

Library sir ನ sir ಏನ್ಮಾಡೋದು card ಕಳ್ದೋಗೈತಲ್ಲ ಅಂತ. ಹಾ ಸರಿ. ಆಮೇಲೆ ಅದು library ಲಿ ಒಂದ್ book ಗೆ ಒಂದೆ ಒಂದ್ card ಗೆ ಒಂದೇ book ಕೊಡದು. ಆಹ್ ಅದೇಕ್ಕಮ್ಮ ಅಂದ್ರೆ ಅವ್ರು strict ಅಲ್ವಾ full ಉ ಅದಿಕ್ಕೆ ಕೇಳಕ್ ಭಯ ಇನ್ನೂ ಒಬ್ಳು ನನ್ನ್ friend ಅವ್ಳೆ ಅವ್ಳತ್ರಾನೇ ಬೇಕಾರೆ ಒಂದ್ book ಇಸ್ಕತೀನಿ.

ಅಂದ್ರೆ ಬೇರೆ college ಅವ್ಳ್ ಅವ್ಳೆ ನಮ್ಮ್ ಪಕ್ಕದ್ ಮನೇಲಿ.

ಅವ್ಳ್ ಹತ್ತ್ರ ಬೇಕಾರ್ ಇಸ್ಕಂಡ್ collect ಮಾಡ್ಕಂಡ್ ಬರ್ಕಂಡಿರ್ತೀನಿ. maths theorems ಅದ್ನೆಲ್ಲ. ಇವಾಗ್ bus ಬರ್ತಿದೆ ಸರಿ ನಾನ್ ಆಮೇಲ್ phone ಮಾಡ್ತೀನಿ ಮನೇಗ್ ಹೋಗಿ.

ಹಾ ಹಾ ಮರ್ಯಲ್ಲ. okay bye .

ಹಾ ರೀ ಜೋರ್ರ್ ಅನ್ಬೇಕಲ್ಲಾ ಹೆಣ್ಮಕ್ಳ್ ಹಬ್ಬಾ ಉಗಾದಿ ವರ್ಷದ್ ಮೊದ್ಲೇನೇ ಹಬ್ಬಾ ಅಲ್ಲ್ರೀ.

ನಮ್ದು ಅಷ್ಟ ಐತ್ರೀ ನಾವೂ ಇವತ್ತಿಂದನ ಮಾಡಾತೆೇವಿ ಎಲ್ಲಾ ಮನೀ ಎಲ್ಲಾ clean ಅದು ಮಾಡ್ಕೋಂಡ್ ಇವತ್ತ ಅಮ್ವಾಸ್ಸೇ ಅಲ್ಲಾ ಎಲ್ಲಾನೂ ಇದು ಮಾಡ್ಕೊಂಡು ಎಲ್ಲಾ ready ಮಾಡ್ಕೋಂತೀನಿ ನಾಳಿಗೆ ಮತ್ತ್ ನಾಳೇ ಹೊಲ್ದಾಗ ಅದು ಬೋರಿನ್ ಪೂಜೆ ಅದು ಮಾಡ್ಬೇಕ.

ಇದು ನಮ್ ಮನ್ಯಾಗ ಅಲ್ಲಾ ಇಲ್ ಊರಿಗೆ ಹೋಗಿ ನಮ್ ಮಾಮಾರ್ದೈತಿ ಅಲ್ ಮಾಡ್ಬೇಕ್ ಹೋಬೆಕ್ ನಾವೆಲ್ಲಾರೂ.

ಅದ್ಕ ಅಲ್ಹೋಗಿ ಬೋರಿನ್ ಪೂಜೆ ಹೋಲ್ದಾಗ ಬೋರ್ ಅದು ಹಿಂಗ ಸೀರಿ ಉಡ್ಸಿ ಅಡ್ಗಿ ಎಲ್ಲಾ ಮನಿಂದಾ ಮಾಡ್ಕೋಂಡ್ಹೋಗಿರ್ತೇವಿ. ಮಾಡ್ಕೋಂಡ್ಹೋಗಿ ಅಲ್ ಸೀರಿ ಉಡ್ಸಿ ಐದ್ಮಂದಿಗದು ಒನ್ದೊತ್ತ ಇಟ್ಟ.

ಮಾಡಿ ಅಲ್ಲೇ ಹೋಗಿ ಎಲ್ಲಾ ಊಟಾ ಮಾಡಿ ಇಲ್ಲಿ ಮತ್ ಹಿಂಗ ಓಣ್ಯಾಗ ಅದು ನಾಳೇ ನಮ್ ಊರಾಗ ಚಾಮುಂಡೇಶ್ವರೀದ್ ಮೇರ್ವಣ್ಗಿದ ಇದ್ ಬರ್ತೆತ್ರೀ ಬರ್ತೆತ್ರೀ . ಮತ್ತ ಇಲ್ ಎಲ್ಲಾ ದೇವರ್ಗ ಹೋಗಿ ಉಡಿ ಅದು ತುಂಬೋದು

ಹ ಹ ನಮ್ಮಲ್ ಹಂಗ ಇಲ್ಲಾ ರೀ ಇಲ್ಲೇ ನಾವೂ ಇವತ್ತ ಅಮಾಸ್ಸಿರೀ ಪೂಜೆ ಗೀಜೆ ಮಾಡ್ಕೊಂಡ್ ನಾಳೇ ಎಲ್ಲಾ ಬ್ಯಾಳಿಗ್ ಹಾಕಿ ಇದು ಮಾಡ್ಕೋಂಡ್ ನಾವೂ ಹೊಲಾ ಇದ್ದೊರೆೇಲ್ಲ ವರ್ಷ ಹಬ್ಬಾ ಅಲ್ಲಾ.

ಎದ್ಯಾನ ಹೋಳ್ಗಿ ಊಟಾ ಎಡಿ ಗಿಡಿ ಮಾಡಿ ದೇವ್ರ್ದೆಲ್ಲಾ ಪೂಜೆ ಮಾಡಿ ರೀ. ನಮ್ದು ಅದ ರೀ ಇಲ್ಲೇ ಎಲ್ಲಾರೂ ತಲಿ ಎಲ್ಲಾ ಎರ್ಕೊಂಡ ಬೇವಿನ್ ಕಡ್ಡಿ ಹಕೋಂಡ ಅದ್ರಾಗ ನೀರಾಗ ತಲಿ ಸ್ನಾನ ಎಲ್ಲಾ ಮಾಡ್ತಾರ್ರೀ ಮಾಡಿ ಎಲ್ಲಾರೂ ನಾವ್ ಸ್ವಾಮೀಯರ್ನ್ ಕರ್ಕೊಂತೆೇವ್ರೀ ಮನಿಗೆ. ಸ್ವಾಮೀಯರ್ನ್ ಕರ್ಕೊಂಡ್ ಅವ್ರ ಇದ್ದಾಗನ. ಗಂಡ್ಮಕ್ಳಿಗ್ ಕುಂದ್ರಿಸಿ ಆರ್ತಿ ಅದು ಮಾಡಿ ಅವ್ರ ಮುಂದ ಸ್ವಲ್ಪ ಬೇವು ಬೆಲ್ಲ ಎಲ್ಲಾ ಇದ್ ಮಾಡ್ಕೊಂಡು ಅವ್ರ ಮುಂದನ ಎಲ್ಲಾ ಹಂಚಿ ಅಲ್ಲೇ ಸ್ವಲ್ಪ sweet ಅದ್ ಶಾವ್ಗಿದ್ ಏಲ್ಲರ್ಗಿ ಅದ್ ಸ್ವಲ್ಪ ಬಾಯ್ಗೆ ಸ್ವಲ್ಪ ಹಾಕಿ.

ಇದೊಂದ ಮಾಡ್ತಿವ್ರೀ ಮತ್ತೆ ಹೊಲಕ್ ಅದು ಹೋಗಿ ನಾಳೇ first ದಿನಾ ಅಂತ್ ವರ್ಷದ್ ಮೋದ್ನೆ ಹಬ್ಬಾ ಅಂತಂದ್ ಹೋಲ್ಕ್ ಹೋಗಿ ಸ್ವಲ್ಪ ಬಿತ್ತೂದದು ಮಾಡಿ ಬರ್ತಾರಿ. ಹಾ ಹೌದ ಹೌದ್ರಿ ನಮ್ side ಡು ಹಂಗ ಮಾಡ್ತಾರೀ.

ಹಾ ರೀ ನಾಳೇ ಹೋಗಿ ಹಂಗೆಲ್ಲಾ ಇಲ್ಲಿ ಊರಾಗೆಲ್ಲಾ ಸ್ವಲ್ಪ ಊರಾಗೆಲ್ಲಾ ಮೇರ್ವಣ್ಗಿ ಬರ್ತೇತ್ರೀ ಅದ್ನ್ ಸ್ವಲ್ಪ ದೊಡ್ದಾಗೇನ ಆಚರ್ಸ್ತರಾ ಎಲ್ಲಾರು ಕೂಡಿ. ಹಾ ಹಾ ನಾವೂ ಹಬ್ಬಾ ಮೊದ್ಲೇ ಅಂತಂದ್ಕಾಸ ಎಲ್ಲಾ ಎರ್ಕೋಂಡ ಇದ ಮಾಡ್ತೇವ್ರೀ ಎಲ್ಲಾ ಊರ್ ಒಳ್ಗಿನ್ ಎಲ್ಲಾ ದೇವ್ರಿಗು ಎಡಿ ಹೊಸ ಹೊಸ ಸೀರಿ ಉಟ್ಕೊ ಬಂದ್ ಎಲ್ಲಾರ್ನೂ ಆಭರಣಗಳ್ ಹಾಕೊಂಡ ದೇವ್ರೀಗ್ ಎಡಿ ತಗೊಂಡ. ಹೋಗ್ ಬಂದ್ವಿಯಂದ್ರ ಒಂದ್ ನಾಕ್ಗಂಟೆ ಮಟಾ ದೇವ್ರದ್ ಆಗ್ಬೀಡ್ತೇತಿ. ಬಂದ್ ಊಟಾ ಮಾಡಿ ಇದ್ ಮಾಡ್ತಿವ್ರಿ ಆತ್ ಹಬ್ಬಾ ಇಸ್ಟ್ ಇದ್ ವಿಜೃಂಭಣೆಯಿಂದ ಮಾಡ್ಬೋದ್ ಉಗಾದಿ.

ಹಬ್ಬ ಬಂದ್ವ ಅಂದ್ರ ಯದ್ಕಾರ ಹಬ್ಬಾ ಬರ್ತಾವ್ ಅನ್ನಂಗ ಆಗ್ಬೀಡ್ತೇತಿ.

ಹಂಗ್ ರೀ ಅವತ್ ಒಂದಿವ್ಸ್ ಅಡ್ಗಿ ಮಾಡೋದು ಮನ್ಯಾಗ್ ಹೋಳ್ಗಿ ಅದ್ ಮಾಡೋದೊಂದ್ ಇರ್ತೆೇತಲ್ರೀ ಎಲ್ಲಾ ಎಲ್ಲಾ late ಆಕೆತ್ತಿ ಅಡ್ಗಿ ಮಾಡೋದು ಎಲ್ಲಾ ಹಬ್ಬಾ ಮಾಡೋದು ಅವತ್ತೊಂದ್ಸ time ಕಳ್ದ್ ಹೋಗ್ಬಿಡ್ತೆತಲ್ಲಾ ಆದ್ರೂ ಹಬ್ಬಾ ಅಂತಂದ್ರ ಇದ್ರ್ ಒನ್ಸ್ವಲ್ಪ. ಈಗ ನಾಳೇ ಹಬ್ಬಾ ಅಂದ್ರ ಇವತ್ತ ಮುಂಚಿತ್ವಾಗೇನ ನಾವೂ ಇದ್ರಾಗ ready ಮಾಡ್ಕೊಂಡ್ ಇರ್ತಿವೆಲ್ಲಾ ಆದ್ರೂ ಆ ಹಬ್ಬಾ ಬಂದಾಗ್ನ ನಮ್ಗ್ ಇದ್ ಅದ್ರ ಇದ್ನ ಬ್ಯಾರೇ ಇರ್ತೇತಿ . ಮತ್ತ್ ಅಮಾಸ್ಸಿರೀ. ಇವತ್ತ ಅಮಾಸ್ಸಿದ್ ಆತಿನ್ ನಾಳೇ ನೋಡ್ರಿನ್ ನಾಳೇ full day ಇದನ್ನ ದಿನಾ ನಾಳ್ ಒಂದಿಡಿ ದಿನಾನ ಉಗಾದಿಗೆ ಹೋಗ್ಬಿಡ್ತೇತ್ ರೀ . ಬೇವು ಬೆಲ್ಲಾ ಹೆಂಗ್ಯಿರ್ತೆತಲ್ಲಾ ಹಂಗ ಒಟ್ಟ ಅದ್ ಬೇವು ಬೆಲ್ಲಾ ನಾವ್ ಗಂಡ್ಮಕ್ಳ್ ಬಾಯ್ಯಾಗ ಹಾಕಿ ದೊಡ್ಡ ದೊಡ್ಡೊರ್ ಹಿರ್ಯ್ರ ಆಶೀರ್ವಾದ ತಗೋಂತೇವಿ. ಒಂದ್ ಏನೋ ಸರಿ ತಪ್ಪಾಗಿರ್ಲೀ ಹೊಟ್ಯಾಗ್ ಹಕ್ಕೋರಿ ನಾವ್ ಹಿಂಗ ಖುಷಿಲೇನ ಸಿಹಿ ಬೇವು ಒಳಗೇನ ಬೇವು ಬೆಲ್ಲಾದೊಳಗನಾ ನಮ್ ಜೀವ್ನಾ ನಡೀಲಿ ಅನ್ನೋದೊಂದ್ ಇದು ಮಾಡ್ಕೊಂಡ್. ಮತ್ತ್ ಅವತ್ತ್ ಒಂದಿನಾ ಎಲ್ಲರೂ ಖುಷಿ ಖುಷಿಲೇನ ಊಟಾ ಮಾಡ್ತೇವೀ ಒಟ್ಟ ಕುಂತ್ ಕಾಸ.

ಹಿಂಗ ನಮ್ಮನ್ಯಾಗ್ ಹಿಂಗ್ ಪದ್ದತಿಯಿಂದ ಹಿಂಗ್ ಹಬ್ಬಾ ಮಾಡ್ತೀವ್ರಿ. ಚನ್ನಾಗ್ ಮುಗ್ಸ್ಕೊಂಡ್ ಅಲ್ಲಿ ನಮ್ ಮಾಮಾರ್ ಊರಿಗೋಗಿ ಅವ್ರ್ ಹೊಲ್ದಾಗ ಬೋರಿಂದ ಬೋರ್ ಐತ್ರೀ ಅವ್ರ್ ಹೊಲ್ದಾಗ್ ಪೂಜೆ ಮಾಡ್ತಾರ್ರೀ ಬೋರಿಂದ್.

ಕೇಳಿರ್ತಾರ ನಾವ್ ಹೋಗಿ ಎಲ್ಲಾ ಮನಿಯಿಂದನ ಅಡ್ಗಿ ಮಾಡ್ಕೊಂಡ್ ಎಲ್ಲಾನೂ ಬಂದಿರ್ತಾರಾ ನಾವೂ ಹೋಗಿ ಎಲ್ಲಾರೂ ಮಾಡಿ ಅವ್ರ್ ಐದ್ ಮಂದಿಗ್ ಒಂದತ್ತದು ಇಟ್ಟಿರ್ತರಾ ನಮ್ ಅವ್ವಾರ್ಗ್ದು ಇಟ್ಟಿರ್ತಾರ ಅಲ್ಲೆ ಎಲ್ಲಾರ್ಗಿ ಅಲ್ಲೆ ಪೂಜೆದ್ ಎಲ್ಲಾ ಮಾಡಿ ಬೋರ್ ಗದು ಸೀರೀ ಅದು ಉಡ್ಸೀ ಹಿಂಗೆಲ್ಲಾ ಉಡಿ ಅದು ತುಂಬೂದದೆಲ್ಲಾನೂ ಏನೇನೋ ಮಾಡ್ತಾರು ಮಾಡಿ ಊಟಾ ಗೀಟಾ ಮಾಡಿ ಬರೋಷ್ಟ್ರಲ್ಲಿ ಸಂಜೆ ಆಬಿಡ್ತೇತಿ. ಇಲ್ ಬಂದ್ ಮತ್ ಅವತ್ತಿಂದ ಯ್~ ಮನ್ಯಾಗೂ ಎಲ್ಲಾ ಮುಗುಶ್ ಹೋಗಿರ್ತೇವಿ.

ಅಲ್ಲಿ ಮಾಡ್ಕೊಂಡ್ ಬರೋವಷ್ಟ್ರಾಗದೇ ಮ~ ಮತ್ತೊಂದಿನಾ ಅದ ಹೆಂಗ ಕಳೀತಂತ್ ಗೊತ್ತಾಗಲ್ರೀ ಅವತ್ತ ನಾಳೆ ಹಬ್ಬಾ ಅಂದ್ರ ಹಾ ಹೌದ್ರೀ.

ಸಡಗರ ಅಂದ್ರ ಬಾಳ್ರೀ ಯುಗಾದಿದು.